ಇದ್ ಅಂಗಡಿಯೊ ಏನೋ ಎದ್ರಾಗ ಇಟ್ ಮರಕ್ ಹತ್ತರ ಏನ್ ಗೊತ್ತಿಲ್ಲ ಅಂಗ್ಡಿ ಐತೊ ಮನಿ ಐತೊ ಯೆನ್.

ಬೆಚ್ಚಿಗೆ ಇದೀನ್ ಮುಂಜಾಗತೆ ಈದ್ ಮನು ಈದ್ ಬ್ಯಾಡೇನೋ ಬೇರೆ ಹೋರ್ ಊರಲ್ ಇಥಿನೋ ಬಾರ್ ಬೀಜ ನೋಡಿದ್ರೆ ಬಾರಿ ಐತಿ ಕಣ್ಣು ಹಸಿರು ಐತಿ ಹಳ್ದಿ ಐತಿ.

ಆವಾಗ ಮನೆಯೊಳಗ ಬುಕ್ ಗಿಕ್ಕ ಬಾರಿ ಮಾರ್ಗೋನ್ ಕೂತಾರಪ್ಪ ಇವ್ರು.